ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಒಂದು ಬಿಲ್ಡಿಂಗ್ ಆಹ್ ವೈರ್ ಕಂಬ ಲೈಟ್ ಕಂಬಗಳೆಲ್ಲಾ ಇದ್ದಾವೆ ಮತ್ತೆ ಈ ಲೈಟ್ ಕಂಬಗಳೆಲ್ಲಾ ವೈರೆಗಳೆಲ್ಲ ಏಳ್ದಿದ್ದಾರೆ ಇಲ್ಲಿ ರೋಡ್ ಇದೆ ಒಂದು ದೊಡ್ಡದು ಮತ್ತೆ --

ಒಂದು ನೀರಿನ ಟ್ಯಾಂಕ್ ಕೂಡಾ ಇದೆ ಒಂದು ಟವರ್ ಕೂಡಾ ಇದೆ ಇಲ್ಲಿ ಹಾಗೆಯೆ ಇಲ್ಲಿ ಬಂಡೆ ಪುಡಿ ಪುಡಿಯಾಗಿ ರೋಡಲ್ಲಿ ಅಲ್ಲಿ ಬಿದ್ದಿದವೇ ಮತ್ತೆ ಇಲ್ಲಿ ಸುತ್ತಲೂ ಹುಲ್ಲು ಗರಿಗಳೆಲ್ಲಾ ಬೆಳೆದು ನಿಂತಿದವೆ.

ಇಲ್ಲಿ ಒಬ್ಬ ಬೈಕ್ ಅನ್ನ ಮೆಕಾನಿಕ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಒಂದು ಬೈಕ್ ಅನ್ನ ರಿಪೇರಿಯನ್ನ ಮಾಡ್ತಾ ಇದನೇ.